ಹಾಗೂ ಇದರ ಸುತ್ತಲೂ ಸಹ ಜೆಡಿ ಹಾಕಲಾಗಿದೆ.

ಹಾಗು ಸುತ್ತಲು ಹಚ್ಚಹಸಿರಾದ ಗಿಡಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಅದ್ ಗಾಜಿನ ಬಾಟಲುಗಳು ಮತ್ತು ಲೈಟ್ಸ್ ಅನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಗುಡ್ಡದ ಹತ್ತಿರ ತಗಿದ ಚಿತ್ರವಾಗಿರಬಹುದು.

ಒಳಗಿಂದ ತೇಲಾಗಿದೆ ಸಾರ್ ಈ ಚಿತ್ರದಲ್ಲಿ ಕಾಣಿಸಿರುವ ಇದೊಂದು--

ಹಾಗು ಅಡ್ಡದಿಡ್ಡಿ ಹಾಕಿದ್ದ ಕಟ್ಟಿಗೆಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣುತ್ತಿರುವುದೊಂದು.

ಒಂದು ಸೇತುವೆ ಕಟ್ಟಿರುವುದನ್ನು ನಾವು ವೀಕ್ಷಿಸಬಹುದಾಗಿದೆ.

ಹಾಗೂ ಟೇಬಲ್ಲು ಮತ್ತು ಚುಚ್ಚುಗಳು ಬಟನ್ ಗಳನ್ನು ಕಾಣಬಹುದಾಗಿದೆ.

ಹಾಗೂ ಟೇಬಲ್ ಮೇಲೆ ನೀರಿನ್ ಕ್ಯಾನ್ ಹಾಗೂ ಸಾಸ್ವೆ ಸಾಸ್ ಇಟ್ಟಿದ್ದಾರೆ ನಾವು ಗಮನಿಸಬಹುದು.

ಹಾಗೂ ವನಿಗಿದ್ ಗಿಡಗಳು ಸಹ ನಾವು ನೋಡಬಾವುದು.

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸ್ತಿರೋದು ಒಂದು ದೊಡ್ಡವಾದ ನದಿಯಾಗಿದೆ.

ಹಾಗು ಇವ್ನ ಒಬ್ಬ ವ್ಯಕ್ತಿ ಆನೆ ಮೈ ತೊಳಿತಿದ್ದಾನೆ.

ಹಾಗು ಹಚ್ಚಹಸಿರಾದ ಗಿಡಮರಗಳು ನಾವು ಕಾಣಬಹುದು.

ಅತ್ತ ಇತ್ತ ಕಡೆ ಗುಡ್ಡ ಬೆಟ್ಟಗಳು ಸಹ ಕಾಣುತ್ತವೆ.

ಹೊರಗಿಂದ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸಿರುವ ಇದು ಒಂದು--

ಟಾಕ್ಟರ ಸಾಮಾನ ಸಿಗತ್ತವೆ ಅಂತ ಬೋರ್ಡ್ ಹಾಕಲಾಗಿದೆ ಹಾಗು ಲುಟರ್--

ಹಾಗು ಇದರಲ್ಲಿ ಹಲವಾರು ರೀತಿ ಬೂಟ್ ಗಳನ್ ನಾವು ಕಾಣಬಹುದಾಗಿದೆ.

ಹಾಗೆ ಹಚ್ಚಹಸಿರಾದ ಗಿಡಮರಗಳನ್ನು ನಾವು ಕಾಣಬೋದು.

ಈ ಚಿತ್ರವನ್ನು ಒಳಗಿಂದ ತೆಗೆಲಾಯಗಿದೆ ಈ ಚಿತ್ರ ಕಾಣಿಸ್ತಿರುವುದೊಂದು ಯಾವ--

ಹಲವಾರು ವ್ಯಕ್ತಿಗಳು ಕುತ್ತು ಅಲ್ಲಿ ಸ್ಕ್ರೀನ್ ಬಿಟ್ಟು ಅದರ ಮೇಲೆ.

ಹಾಗೂ ಮುಂದ್ಗಡೆ ರೋಡ್ ಸಹ ಕಾಣುತ್ತವೆ ಹಾಗು ಹಚ್ಚಹಸಿರದ ಗಿಡಮರಗಳು ನಾವು ನೋಡಬಹುದು ಸರ್ .

ಹಚ್ಚ ಹಸಿರಾದ ಗಿಡಮರಗಳು ಹಾಗು ಮಾವಿನ ಗಿಡ ಸಹ ಕಾಣಿಸುತ್ತಿವೆ.

ಹೊರಗಡೆಯಿಂದ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದು ಒಂದು ರೂಮ್ ಗಳಾಗಿರಬಹುದು.

ಈ ಚಿತ್ರವನ್ನು ಹೊರ ಒಳ ಹೊರಯಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದೊಂದು.

ಸಣ್ಣ ಸಸಿಗಳು ಇವನ್ ಹೂವಿನ್ ಗಿಡ ಹಾಗು ಅಥವಾ ಹಣ್ಣಿನ್ ಗಿಡ ಸಹ ಇರ್ಬೋದು.

ಹಾಗೂ ಹಚ್ಚಹಸಿರಾದ ಗಿಡಮರಗಳನ್ನು ನಾವು ಕಾಣಬಹುದು ಹಾಗೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಾಣಬಹುದು.

ಹಾಗು ಇಲ್ಲಿ ಫೋಟೋ ಸುಮಾರು ಕಾಣ್ತವೆ.

ಹಾಗೂ ಮೇಲ್ಗಡೆ ದೇವರ ಪಟಾ ಸಹ ಗಳನು ನಾವು ಗಮನಿಸಬಹುದು.

ಈ ಚಿತ್ರವನ್ನು ಒಳಗಿನಿಂದ ತೆಗೆಯಲಾಗಿದೆ ಸರ್ .

ಐಫೋನ್ ಹಾಗೂ ವಿವೋ ಇರ್ತಾವ ಸಹ ಎಂದು ಬೋರ್ಡ್ ಹಾಕಲಾಗಿದೆ.

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸಿರುವುದು ಒಂದು ವಸತಿ ಗೃಹ ಅಂತ ಬೋರ್ಡ್ ಹಾಕಲಾಗಿದೆ.

ಇದು ಸುತ್ತಲು ಕಾಂಪೌಂಡ್ ಸಹ ಕಟ್ಟಿದ್ದಾರೆ ಹಾಗು ಹಚ್ಚ ಹಸಿರಾದ ಗಿಡ ಮರಗಳು ನಾವು ನೋಡಬಹುದು.

ಇದೊಂದು ಹಳೆ ಮನೆ ಆಗಿದೆ ಸರ್ .

ಚಿತ್ರವನ್ನು ಒಳಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದು ಒಂದು--

ಎಲ್ಲಾ ಮಿಷನ್ ಇವು ಅಲ್ಲಿ ಇವೆ ಸಾರ್ .

ಒಂದು ಹಳೆ ಮನೆ ಆಗಿದೆ ಹಾಗು ಸುತ್ತಲೂ--

ಹಾಗು ಒಬ್ಬ ವ್ಯಕ್ತಿ ಮಣಿ ಮೇಲೆ ನಿಂತಿದ್ದಾನೆ ಹಾಗು ಇಲ್ಲಿ ಟಿ_ಸಿ ಇದೆ.

ಇಲ್ಲಿ ಬಸ್ ಗಳು ಬಂದು ನಿಂತಿರುವುದು ನಾವು ಗಮನಿಸಬಹುದು ಹಾಗೂ ಇದರಲ್ಲಿ ಅಂಗಡಿ ಹಾಗು ಕುರ್ಚಿ ಸಹ ಇಟ್ಟಿರೋದು ಗಮನಿಸಬಹುದು.

ಈ ಕಾರ್ ಅನ್ನು ಡಿಸೈನ್ ಮಾಡಲಾಗಿದೆ ಸರ್ ಈ ಕಾರ್ ಅನ್ನು.

ಹಾಗು ಹಿಂದ್ಗಡೆ ಎಲ್ಲಾ ಅಂಗಡಿ ಇತಾವ ಮಣಿಗಳು ಎಲ್ಲಾ ಕಾಣಬೋದು ಸರ್ .